ಇದು ಓದುವ ಮಕ್ಕಳಿಗೆ ತುಂಬಿಕೊಟ್ಟರ ಇದು ನಮಗೆ ತುಂಬಾ ಲಾಭವಾಗುತ್ತದೆ ಅವರು ಓದಿನಲ್ಲಿ ಮುಂದೆ ಮುಂದುಬರುತ್ತಾರೆ ಎಂದು ಹೇಳಬಹುದು ಹಾಗೆ--

ಅಲ್ಲಿ ಎಲ್ಲವನ್ನು ಸಹ ಕಾಣಬಹುದು ಇದರಿಂದ ನಮಗೆ ಉಸಿರಾಡಲು ಇನ್ನು ಹೆಚ್ಚು ಒಳ್ಳೆಯ ಗಾಳಿ ಹ್ಮ್ --